ಹಳ್ಳಿಯ ಕಡೆಯಲ್ಲಿ ಕಾಫಿ ಟೀ ಯನ್ನು ಮಾಡುತ್ತಾರೆ. ಟೀ ಯ ಬದಲಿಗೆ ಈ ಹೂವನ್ನು ಹಾಕಿ ಟೀ ಮಾಡುತ್ತಾರೆ. ತುಂಬಾ ಸಿಹಿಯಾಗಿ ತುಂಬಾ ಸಂತೃಪ್ತಿಯಾಗಿರುತ್ತೆ.

ಈ ನೀರು ಝರಿಯ ತ್ಯರ ಅರಿದು ಹೋಗುತ್ತಿದೆ ಇದು ಒಂದು ಸುಂದರವಾದಂತ ಸ್ಥಳ ಆಗಿದೆ ಇಲ್ಲಿ ಕಾಲ ಕಳೆಯುವುದರಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ.

ಒಂದು ಫಂಕ್ಷನ್ ನಡಿಯುತ್ತಿದೆ. ಆದಕಾರಣ ಬಲೂನು ಊಗಳಿಂದ ಡೆಕೋರೇಷನ್ ಮಾಡಿದ್ದಾರೆ.

ಕೆಂಪಾಗಿ ಕಾಣುವ ರೀತಿಯಲ್ಲಿ ಕಾಣಿಸುತ್ತಿದೆ. ನಾವು ನೋಡುತ್ತಿರಬಹುದು ಅಲ್ಲಿ ತುಂಬಾ ವಿಶಾಲವಾಗಿದೆ. ಇಲ್ಲಿ ಮಾತ್ರ ಒಂದು ಕಾಲುವೆಯಲ್ಲಿ ಹೋಗುವ ರೀತಿ ನೀರು ಹೋಗುತ್ತಿದೆ.